C ನಲ್ಲಿಯ ಫ್ರೆಂಡ್ ಫಂಕ್ಷನ್ ಫ್ರೆಂಡ್ ಫಂಕ್ಶನ್ ಎನ್ನುವುದರ ಕುರಿತು ಇರುವ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ಫ್ರೆಂಡ್ ಫಂಕ್ಶನ್ ಎನ್ನುವುದರ ಬಗೆಗೆ ನಾವು ಕಲಿಯುವೆವು ನಾವು ಇದನ್ನು ಒಂದು ಉದಾಹರಣೆಯ ಸಹಾಯದಿಂದ ಮಾಡುವೆವು
ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡಲು ಉಬುಂಟು ಆಪರೇಟಿಂಗ್ ಸಿಸ್ಟಮ್ ನ 1110 ಆವೃತ್ತಿ ಹಾಗೂ g ಕಂಪೈಲರ್ ನ 461 ನೇ ಆವೃತ್ತಿಗಳನ್ನು ನಾನು ಬಳಸುತ್ತಿದ್ದೇನೆ
ನಾವು ಫ್ರೆಂಡ್ ಫಂಕ್ಶನ್ ಎನ್ನುವುದರ ಪರಿಚಯದೊಂದಿಗೆ ಆರಂಭಿಸೋಣ
ಕ್ಲಾಸ್ ಎನ್ನುವುದರ ಹೊರಗೆ ಪ್ರೈವೇಟ್ ಡೇಟಾವನ್ನು ಆಕ್ಸೆಸ್ ಮಾಡಲು ಸಾಧ್ಯವಿಲ್ಲವೆಂದು ನಮಗೆ ತಿಳಿದಿದೆ
ಪ್ರೈವೇಟ್ ಡೇಟಾವನ್ನು ಆಕ್ಸೆಸ್ ಮಾಡಲು ನಾವು ಫ್ರೆಂಡ್ ಫಂಕ್ಶನ್ ಅನ್ನು ಬಳಸುತ್ತೇವೆ
ಫ್ರೆಂಡ್ ಫಂಕ್ಶನ್ ಎನ್ನುವುದು ಕ್ಲಾಸ್ ನ ಮೆಂಬರ್ ಫಂಕ್ಶನ್ ಆಗಿರುವದಿಲ್ಲ
ಫ್ರೆಂಡ್ ಫಂಕ್ಶನ್ ಎನ್ನುವುದನ್ನು ಓಬ್ಜೆಕ್ಟ್ ಅನ್ನು ಬಳಸದೇ ಪ್ರಚೋದಿಸಬಹುದು
ಫ್ರೆಂಡ್ ಫಂಕ್ಶನ್ ನಲ್ಲಿ ಪಾಸ್ ಮಾಡಿದ ಆರ್ಗ್ಯುಮೆಂಟ್ ಅದರ ಓಬ್ಜೆಕ್ಟ್ ನ ಹಾಗೆ ಬಳಸಲ್ಪಡುತ್ತದೆ
ಫ್ರೆಂಡ್ ಫಂಕ್ಶನ್ ಎನ್ನುವುದರ ಡಿಕ್ಲರೇಶನ್ ಅನ್ನು ನಾವು ನೋಡೋಣ
ಫ್ರೆಂಡ್ ಫಂಕ್ಶನ್ಅನ್ನು ಡಿಕ್ಲೇರ್ ಮಾಡಲು ಫ್ರೆಂಡ್ ಎನ್ನುವ ಕೀವರ್ಡ್ ಅನ್ನು ಬಳಸಲಾಗುತ್ತದೆ
ಆಮೇಲೆ ನಾವು return type ಅನ್ನು ಕೊಡುತ್ತೇವೆ
function name ಎನ್ನುವುದು ಫಂಕ್ಶನ್ ನ ಹೆಸರು ಆಗಿದೆ
ನಂತರ ನಾವು class name ಹಾಗೂ ಕ್ಲಾಸ್ ನ ಓಬ್ಜೆಕ್ಟ್ ಇವುಗಳನ್ನು ಆರ್ಗ್ಯುಮೆಂಟ್ ಗಳೆಂದು ಪಾಸ್ ಮಾಡುತ್ತೇವೆ
ಒಂದು ಉದಾಹರಣೆಯನ್ನು ನಾವು ನೋಡೋಣ
ನಾನು ಕೋಡನ್ನು ಈಗಾಗಲೇ ಎಡಿಟರ್ನಲ್ಲಿ ಟೈಪ್ ಮಾಡಿದ್ದೇನೆ
ನಾನು ಅದನ್ನು ಓಪನ್ ಮಾಡುತ್ತೇನೆ
ಈ ಪ್ರೊಗ್ರಾಂನಲ್ಲಿ ನಾವು ಸಂಕಲನವನ್ನು ಮಾಡಿ ತೋರಿಸುವೆವು
ನಮ್ಮ ಫೈಲ್ ನ ಹೆಸರು frndಸಿಪಿಪಿ ಆಗಿದೆ ಎಂಬುದನ್ನು ಗಮನಿಸಿರಿ
ನಾನು ಈಗ ಕೋಡ್ ಅನ್ನು ವಿವರಿಸುತ್ತೇನೆ
ಐಯೋಸ್ಟ್ರೀಮ್ ಎನ್ನುವುದು ನಮ್ಮ ಹೆಡರ್ ಫೈಲ್ ಆಗಿದೆ
ಇಲ್ಲಿ ನಾವು ಎಸ್ಟಿಡಿ ನೇಮ್ಸ್ಪೇಸ್ ಅನ್ನು ಬಳಸುತ್ತಿದ್ದೆವೆ
ಆಮೇಲೆ ನಾವು ಫ್ರ್ಂಡ್ ಎನ್ನುವ ಕ್ಲಾಸ್ಅನ್ನು ಡಿಕ್ಲೇರ್ ಮಾಡಿದ್ದೇವೆ
ಇದರಲ್ಲಿ ನಾವು a ಹಾಗೂ b ಎನ್ನುವ ವೇರಿಯಬಲ್ ಗಳನ್ನು ಪ್ರೈವೇಟ್ ಎಂದು ಡಿಕ್ಲೇರ್ ಮಾಡಿದ್ದೇವೆ
ಇಲ್ಲಿ ಇನ್ಪುಟ್ ಎನ್ನುವ ಫಂಕ್ಶನ್ ಅನ್ನು ಪಬ್ಲಿಕ್ ಎಂದು ಡಿಕ್ಲೇರ್ ಮಾಡಿದ್ದೇವೆ
ಇದರಲ್ಲಿ ನಾವು ಯೂಸರ್ ನಿಂದ ಇನ್ಪುಟ್ ಅನ್ನು ಪಡೆಯುತ್ತೇವೆ
ಕಂಪ್ಯೂಟ್ ಎನ್ನುವುದು ನಮ್ಮ ಫ್ರೆಂಡ್ ಫಂಕ್ಶನ್ ಆಗಿದೆ
ಇಲ್ಲಿ ಫ್ರ್ಂಡ್ ಎನ್ನುವ ಕ್ಲಾಸ್ ನೇಮ್ ಮತ್ತು ಫ್1 ಎನ್ನುವ ಕ್ಲಾಸ್ ನ ಓಬ್ಜೆಕ್ಟ್ ಇವುಗಳನ್ನು ಆರ್ಗ್ಯುಮೆಂಟ್ ಗಳೆಂದು ಪಾಸ್ ಮಾಡಿದ್ದೇವೆ
ನಂತರ ಕ್ಲಾಸ್ ಅನ್ನು ಕ್ಲೋಸ್ ಮಾಡುತ್ತೇವೆ
ಫ್ರೆಂಡ್ ಫಂಕ್ಶನ್ ಅನ್ನು ಬಳಸಿ ಈಗ ನಾವು ಫ್ರ್ಂಡ್ ಕ್ಲಾಸ್ ನ ಪ್ರೈವೇಟ್ ಮೆಂಬರ್ ಗಳನ್ನು ಆಕ್ಸೆಸ್ ಮಾಡಬಹುದು
ಇಲ್ಲಿ ನಾವು ಕಂಪ್ಯೂಟ್ ಫಂಕ್ಶನ್ ಅನ್ನು ಬಳಸಿದ್ದೇವೆ
ಇದರಲ್ಲಿ ನಾವು ಸಂಕಲನವನ್ನು ಮಾಡಿ ತೋರಿಸುವೆವು
ನಾವು a ಹಾಗೂ b ಎನ್ನುವ ವೇರಿಯಬಲ್ಗಳನ್ನು ಕೂಡಿಸುತ್ತೇವೆ ಮತ್ತು ವ್ಯಾಲ್ಯೂವನ್ನು ರಿಟರ್ನ್ ಮಾಡುತ್ತೇವೆ
ಇಲ್ಲಿ ನಾನ್ ಮೆಂಬರ್ ಫಂಕ್ಶನ್ ನಲ್ಲಿಯ ಪ್ರೈವೇಟ್ ವೇರಿಯಬಲ್ಗಳನ್ನು ನಾವು ಫ್1 ಎನ್ನುವ ಓಬ್ಜೆಕ್ಟ್ ಅನ್ನು ಬಳಸಿ ಆಕ್ಸೆಸ್ ಮಾಡುತ್ತೇವೆ
ಇದು ನಮ್ಮ ಮೈನ್ ಎನ್ನುವ ಫಂಕ್ಶನ್ ಆಗಿದೆ
ಇಲ್ಲಿ ಫ್ರ್ಂಡ್ ಎನ್ನುವ ಕ್ಲಾಸ್ ನ f ಎನ್ನುವ ಒಬ್ಜೆಕ್ಟ್ ಅನ್ನು ನಾವು ಕ್ರಿಯೇಟ್ ಮಾಡುತ್ತೇವೆ
ಆಮೇಲೆ f ಎನ್ನುವ ಒಬ್ಜೆಕ್ಟ್ ಅನ್ನು ಬಳಸಿಕೊಂಡು ನಾವು ಇನ್ಪುಟ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ಮತ್ತು ಇಲ್ಲಿ f ಎನ್ನುವ ಆರ್ಗ್ಯುಮೆಂಟ್ ಅನ್ನು ಪಾಸ್ ಮಾಡಿ ನಾವು ಕಂಪ್ಯೂಟ್ ಎನ್ನುವ ಫಂಕ್ಶನ್ ಅನ್ನು ಕಾಲ್ ಮಾಡುತ್ತೇವೆ
ನಾವು ಕಂಪ್ಯೂಟ್ ಎನ್ನುವ ಫಂಕ್ಶನ್ ನಲ್ಲಿ f ಎನ್ನುವ ಆರ್ಗ್ಯುಮೆಂಟ್ ಅನ್ನು ಪಾಸ್ ಮಾಡಿದ್ದನ್ನು ನೀವು ನೋಡಬಹುದು
ಪಾಸ್ ಬೈ ವ್ಯಾಲ್ಯೂ ಎನ್ನುವ ಮೆಥಡ್ ಅನ್ನು ಬಳಸಿ ಇದನ್ನು ಮಾಡಲಾಗಿದೆ
f ಅನ್ನು ಫ್1 ನ ವ್ಯಾಲ್ಯೂಗೆ ಪಾಸ್ ಮಾಡಲಾಗಿದೆ
ಇದು ನಮ್ಮ ರಿಟರ್ನ್ ಸ್ಟೇಟಮೆಂಟ್ ಆಗಿದೆ
ಈಗ ನಾವು ಈ ಪ್ರೋಗ್ರಾಮನ್ನು ಎಕ್ಸೀಕ್ಯೂಟ್ ಮಾಡೋಣ
ನಿಮ್ಮ ಕೀಬೋರ್ಡ್ ಮೇಲಿನ Ctrl Alt ಮತ್ತು T ಎನ್ನುವ ಕೀಗಳನ್ನು ಒಟ್ಟಿಗೇ ಒತ್ತಿ ಟರ್ಮಿನಲ್ ಅನ್ನು ಓಪನ್ ಮಾಡಿರಿ
ಈಗ g ಸ್ಪೇಸ್ ಫ್ರ್ಂಡ್ ಡಾಟ್ ಸಿಪಿಪಿ ಸ್ಪೇಸ್ ಹೈಫೆನ್ o ಸ್ಪೇಸ್ ಫ್ರ್ಂಡ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
frnd ಡಾಟ್ ಸ್ಲ್ಯಾಷ್ ಫ್ರ್ಂಡ್ ಎಂದು ಟೈಪ್ ಮಾಡಿರಿ
Enter ಅನ್ನು ಒತ್ತಿರಿ
ಇಲ್ಲಿ ಅದು ಹೀಗೆ ಕಾಣುತ್ತದೆ Enter ಥೆ ವ್ಯಾಲ್ಯೂ ಒಎಫ್ a ಆಂಡ್ b ನಾನು 8 ಹಾಗೂ 4 ನ್ನು ಎಂಟರ್ ಮಾಡುವೆನು
ಔಟ್ಪುಟ್ ಹೀಗೆ ಕಾಣುತ್ತದೆ ಥೆ ರಿಸಲ್ಟ್ is 12 ಈಗ ನಾವು ಟ್ಯುಟೋರಿಯಲ್ ನ ಕೊನೆಗೆ ಬಂದಿರುತ್ತೇವೆ
ನಮ್ಮ ಸ್ಲೈಡ್ ಗಳಿಗೆ ಹಿಂದಿರುಗೋಣ
ನಾವು ಸಂಕ್ಶಿಪ್ತಗೊಳಿಸೋಣ
ಈ ಟ್ಯುಟೋರಿಯಲ್ ನಲ್ಲಿ ಫ್ರೆಂಡ್ ಫಂಕ್ಶನ್ ಎನ್ನುವುದನ್ನು ನಾವು ಕಲಿತೆವು
ಫ್ರೆಂಡ್ ಇಂಟ್ ಕಂಪ್ಯೂಟ್ ಕ್ಲಾಸ್ ನೇಮ್ ಫ್ರ್ಂಡ್ ಮತ್ತು ಆಬ್ಜೆಕ್ಟ್ ಫ್1
ಒಂದು ಅಸೈನ್ಮೆಂಟ್ ಎಂದು ಒಂದು ಸಂಖ್ಯೆಯ ವರ್ಗ ಮತ್ತು ಘನವನ್ನು ಕಂಡುಹಿಡಿಯಲು ಪ್ರೊಗ್ರಾಮನ್ನು ಬರೆಯಿರಿ
ಕೆಳಗೆ ತೋರಿಸಿದ ಲಿಂಕ್ನಲ್ಲಿ ಲಭ್ಯವಿರುವ ವೀಡಿಯೋವನ್ನು ನೋಡಿರಿ
httpspoken tutorialorgWhat is a Spoken Tutorial ಅದು ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವನ್ನು ಸಾರಾಂಶಗೊಳಿಸುತ್ತದೆ
ನೀವು ಉತ್ತಮವಾದ ಬ್ಯಾಂಡ್ವಿಡ್ತ್ ಅನ್ನು ಹೊಂದಿಲ್ಲದಿದ್ದರೆ ಡೌನ್ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪದ ತಂಡವುಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು ಕಾಂಟಾಕ್ಟ್ at ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಈ ಈ ಮೇಲ್ ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಟಾಕ್ ಟು ಎ ಟೀಚರ್ ಎನ್ನುವ ಪ್ರಕಲ್ಪದ ಒಂದು ಭಾಗವಾಗಿದೆ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರದ ಆಧಾರವನ್ನು ಹೊಂದಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಕೆಳಗೆ ತೋರಿಸಿದ ಲಿಂಕ್ ಗಳ ಮೇಲೆ ಲಭ್ಯವಿದೆ
httpspoken tutorialorgNMEICT Intro ಇದರ ಅನುವಾದಕಿ ಐ ಐ ಟಿ ಬಾಂಬೆ ಯಿಂದ ಸಂಧ್ಯಾ ಪುಣೇಕರ್ ಮತ್ತು ಪ್ರವಾಚಕ ಐ ಐ ಟಿ ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು